ನಿಂದ್ಯಾವಾಗ ಮದ್ವೆ? ನಂದು ಮದ್ವೆಗೆ ಎಂತ ಮಾರ್ರೆ ನಿನ್ಗೆ ಅಷ್ಟು urgent ಏನು?

ಎಲ್ಲ family ಸಮೇತ ಬರ್ಬೇಕು ದೊಂಪಕ್ಕೆ ಮದ್ವೆಗೆ reception ಗೆ ಎಲ್ಲ.

ಅಲ್ಲ ಎಲ್ಲಾದ್ರೂ ಒಂದ್ full busy ಆಗಿ ಬರ್ಲಿಕ್ಕೆ ಆಗದಿದ್ರೆ ಅದಕ್ಕೆ first ಗೆ call ಮಾಡಿರುದು. ಹ ಹಾಗೆ ಹಾಗೆಯ okay okay . ಹ್ಮ್ .

ಒಂದ್ ಚೂರು ಕೆಲ್ಸ ಇತ್ತು ಮಾರ್ರೆ.

ಹಾ ನಾನ್ ಆರಾಮಾಗಿದ್ದೇನೆ, ನೀವ್ ಹೇಗಿದ್ದೀರಾ? ಹಾ ನಾನುಸ ಆರಾಮ ಇದ್ದೇನೆ. ಹ್ಮ್ ಮತ್ತೆ phone ಮಾಡಿದ್ದು ತುಂಬಾ ದಿವಸ ಆಯ್ತು. ಹೌದು ತುಂಬಾ ದಿನ ಆಯ್ತು ನಂಗೆ ಈಗ sudden ನಿಮ್ಮ ನೆನಪಾಯ್ತು.

ಯಾಕೆ ಗೊತ್ತುಂಟಾ ನಂಗೀಗ ಮಧ್ಯಾಹ್ನ ಅಂದ್ರೆ ಏನಾದ್ರೂ special ಮಾಡುವ ಅಂತ ಅನ್ಕೊಳ್ತಾ ಇದ್ದೆ ಏನು ಮಾಡುವ ಅಂದ್ರೆ ನಂಗೆ ಎಂತಗೊತ್ತಿಲ್ಲ actually . ಇವತ್ತು ಅಡಿಗೆ ಕೋಣೆಗೆ ಹೋಗಿ ಏನಾದ್ರೂ special ಮಾಡ್ಬೇಕು ಅಂತ ಹೊರಟಿದ್ದೇನೆ ಹಾಗೆ ಪಲಾವ್ ಮಾಡ್ವಾ ಅಂತ. ನನ್ನ ತಮ್ಮ ಹೇಳಿದ ಅವನಿಗೆ ಪಲಾವ್ ಮಾಡ್ಬೇಕಂತೆ ನಾನು ಪಲಾವ್ ಮಾಡುದು ಹೇಗೆ ಅಂತಲೇ ಗೊತ್ತಿಲ್ಲ ಆಗ ನಂಗೆ ನಿಮ್ಮ ನೆನಪಾಯ್ತು ನಿಮಿ~ ನೀವು ಚಂದ ಪಲಾವ್ ಮಾಡಿದ್ದ ನಾನ್ ಒಮ್ಮೆ ತಿಂದಿದ್ದೆ ನೀವ್ ಮಾಡಿದ್ ಭಯಂಕರ ಖುಷಿ ಆಯ್ತು ನಂಗೆ . Recipe ಹೇಳಿ ಅಂತ ನಾನ್ ಈಗ call ಮಾಡಿದ್ದು. ಆಯ್ತು okay ಹೇಳುವ ಅಂದ್ರೆ ತರಕಾರಿಗಳು ಬೇಕು ಪಲಾವ್ಗೆ ಬಟಾಣಿ, ವಟಾಣಿ beans carrot .

ಹಾ ಅದು ಅಷ್ಟು ಸಾಕು ಬಟಾಟೆ ಬೇಕಿದ್ರೆ ಹಾಕ್ಬೋದು. ಎಷ್ಟು ತಕೊಳ್ಬೇಕು ನಾವು, ಈಗ ಕ್ಯಾರೆಟ್ ಎಲ್ಲ ಆದ್ರೆ ಎಷ್ಟು ತಕೊಳ್ಬೇಕು. ಒಂದು ಅಂದ್ರೆ ನೀವು ಎಷ್ಟು ಎರಡು ಪಾವ್ ಮಾಡುದಾ, ಎರಡು ಲೋಟ ಮಾಡುದಾ, ನಾಲ್ಕು ಲೋಟ ಮಾಡುದಾ. ಇಬ್ಬರಿಗೆ ಮಾಡಿದ್ರೆ ಸಾಕು. ಇಬ್ರಿಗೆ ಆದ್ರೆ ಎರಡು ಹಾ ಎರಡು ಲೋಟ ಸಾಕು ಅದಿಕ್ಕೆ ಎರಡು ಲೋಟಕ್ಕೆ ಒಂದು carrot ಸಾಕು ತುಂಬಾ ಅಂದ್ರೆ ತುಂಬಾ ಹಾ ತುಂಬಾ ಕೆಲವರಿಗೆ ಇಷ್ಟ ಆಗತ್ತೆ ತುಂಬಾ ತರ್ಕಾರಿ ಕೆಲವ್ರಿಗೆ ಇಷ್ಟ ಆಗುದಿಲ್ಲ ಅಲ್ಲ .

ಅದಕ್ಕೆ ಹ ಒಂದು carrot ಸಾಕು ಸ್ವಲ್ಪ್ ಸ್ವಲ್ಪ beans ನೂರು ಗ್ರಾಂ ಅಷ್ಟು ನೂರು ಗ್ರಾಂ ಅಷ್ಟು ವಟಾಣಿ.

ತಕೊಳ್ಬೇಕು ಆನಂತ್ರ ಒಂದು ನಾಕು ಕಾಯ್ಮೆಣಸು.

ಒಂದು ಹತ್ತು ಗ್ರಾಂ ಅಷ್ಟು ಶುಂಠಿ.

ಅಂದ್ರೆ ಕಾಯಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತೆ ಪುದಿನವನ್ನು paste ಮಾಡ್ಬೇಕು first ಗೆ. ಹ ಒಟ್ಟಿಗೆ. Paste ಮಾಡಿ ನಂತ್ರ ಒಂದು ದೊಡ್ಡದು ಒಂದು ನೀರುಳ್ಳಿ ಬೇಕು.

ನೀರುಳ್ಳಿಯನ್ನು cut ಮಾಡಿ ಇಡ್ಬೇಕು ಸ್ವಲ್ಪ ತುಪ್ಪ ಹಾಕ್ಬೇಕು.

ಹ್ಮ್ ತುಪ್ಪ ಹಾಕಿ ತುಪ್ಪ ಅದೇ ಚೆಕ್ಕೆ, ಲವಂಗ, ಬಡಿ ಸೊಪ್ಪು ಮತ್ತೆ ಪಲಾವ್ ಎಲೆ ಉಂಟಲ್ಲ ಮತ್ತೆ ಸಾರ್ ಅದೆಲ್ಲಾ ಹಾಕಿ ನೀರುಳ್ಳಿ ಹಾಕಿ fry ಮಾಡ್ಬೇಕು ನಾವು ನೀರುಳ್ಳಿ ಸ್ವಲ್ಪ ಕೆಂಪು ಬರ್ವಾಗ ನಾವ್ ತರ್ಕಾರಿಗಳನ್ನು ಹಾಕ್ಬೇಕು ಅದಕ್ಕೆ ತರ್ಕಾರಿ ಹಾಕಿ ಶುಂಠಿ ಬೆಳ್ಳುಳ್ಳಿ paste ಸ ಹಾಕ್ಬೇಕು. ಹಾಕಿ ಮತ್ತೆ ಅಕ್ಕಿ ಎರಡು ಲೋಟ ಅಕ್ಕಿ ಹಾಕಿ ಸಣ್ಣ. ಅಥವಾ ಹಾಗೆ ಹಾಕುದ ನೆನೆ ಹಾಕಿ ಇಡ್ಬೇಕಾ ಅಕ್ಕಿಯನ್ನು ಮೊದಲೇ? ಇಲ್ಲ ಇಲ್ಲ ಇಲ್ಲ ಬೇಡ ಬೇಡ ಅದು Sona Masuri ನೆನೆ ಹಾಕ್ಬೇಕು ಅಂತ ಇಲ್ಲ ಅದು ಬಿರಿಯಾನಿ ಆದ್ರೆ ಅದ್ rice ಆದ್ರೆ ಮಾತ್ರ.

Sona Masuri ಬೇಡ ನೆನೆ ಹಾಕೋದು ಬೇಡ ಆಗ direct ಮಾಡ್ಬೋದು. ಎರಡು ಲೋಟಕ್ಕೆ ಒಂದು ನಾಲ್ಕು ಲೋಟದಷ್ಟು ನೀರು.

ನಾಲ್ಕು ಐದು ಲೋಟ ನೀರ್ ಹಾಕಿ ಬಿಸಿ ಬರ್ಲಿಕ್ಕೆ ಇಡ್ಬೇಕು ಉಪ್ಪು ಎಲ್ಲ ಹಾಕಿ ಮತ್ತೆ ಎರಡು whistle ಗೆ ಬೇಯ್ತದೆ ಪಲಾವ್.

ಹ ಮತ್ತೆ salad ಮಾಡ್ಬೇಕು ಮಾಡಿ ತಿಂದ್ರೆ ಆಯ್ತು simple ಆಗಿ ಮಾಡಿದ್ದು. ಅದೇ simple ಆಗಿ ಅದೇ ನಾನ್ ಅನ್ಕೊಂಡಿದ್ದೆ ಪಲಾವ್ ಮಾಡುದು ಭಯಂಕರ ಕಷ್ಟ ಅಂದ್ರೆ ತುಂಬಾ colour colour ಕಾಣ್ತದಲ್ಲ ಹಾಗೆ ತುಂಬಾ ಕೆಲಸ ಕಾಣ್ಬೇಕು ಅನ್ಕೊಂಡಿದ್ದೆ ನೀವೇ ಹೇಳ್ವಾಗ ನಂಗೀಗ ಎಂತ ಇಲ್ಲಪ್ಪ ಇದರಲ್ಲಿ ಅಂತ ಅನಿಸಿತು.

ಮತ್ತೆ health ಗೆ ಕೂಡ ಪಲಾವ್ ಒಳ್ಳೆದು ನೋಡಿ ಅಂದ್ರೆ ತುಂಬಾ ತರಕಾರಿ ಬಟಾಣಿ ಕಾಳು ಎಲ್ಲ ಹಾಕುವ ಕಾರಣ health ಇಗೆ ಕೂಡ ಚಂದ ಒಳ್ಳೆದು.

ಹೌದು ಸುಲಭ ಉಂಟು ಮತ್ತೆ ಅದೇ salad ಮಾಡಿ ಅದ್ರೊಟ್ಟಿಗೆ ತಿನ್ಬೋದು. ಹ ಹೌದು ಮತ್ತೆ salad ಮಾಡುದು ನಂಗೆ ಗೊತ್ತುಂಟು ಅದು easy ಅಲ್ವಾ.

ಹಾಗೆ ನೀವು daily ಪಲಾವ್ ಮಾಡ್ತಿರ್ತೀರ ಮನೆಯಲ್ಲಿ. ಹೌದು ಮಾಡ್ತಿರ್ತೇವೆ ಪಲಾವ್. ನಮ್ಮ ಮನೆಯಲ್ಲಿ ನಾವು ಕಡಿಮೆ ಮಾಡುದು, ಅಂದ್ರೆ ಅಮ್ಮನಿಗೆ ಪಲಾವ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಹಾಗೆ ನೋಡಿ ನಂಗೆಸ ಗೊತ್ತಿಲ್ಲ.

ಈಗ ನಾನ್ ಮಾಡಿದ ಪಲಾವೇ ಆ first time ಮನೆಯಲ್ಲಿ ಮಾಡುದು. ಹೌದಾ ಮಾಡಿ ಮಾಡಿ ಒಳ್ಳೇಯಾಗ್ತದೆ. ಅದೇ . Okay ಹಾಗಾದ್ರೆ . ಮಾಡಿ recipe ಮಾಡಿ ಹೇಗೆ ಆಗಿದೆ ಅಂತ ನಿಮಿಗೆ ಹೇಳ್ತೇನೆ ಆಯ್ತಾ.

ಹಾ hai ಸಂದ್ಯಾ ಹೇಗಿದ್ದೀರಾ?

Hai ಅರುಣ್. ನಾನ್ ಆರಾಮಿದ್ದೇನೆ ನೀ~ ನೀನ್ ಹೇಗಿದ್ದಿ? ನಾನ್ ಚೆನ್ನಾಗಿದ್ದೇನೆ. ಮತ್ತೆ ಮಾಡ್ತಿದೀರಿ? ನಾನೀಗ ಮನೇಲಿದ್ದೇನೆ. ಹಾ. ರಜೆಯಾ? ಹಾ ಇವತ್ ರಜೆ. ನಂಗೆ ಬುಧವಾರ ರಜೆ.

ಮತ್ತೆ, ನೀನ್ ಎಂತ ಮಾಡ್ತಿ ಈವಾಗ? ನಾನು ಕೂಡ ಮನೇಲಿ ಇದ್ದೇನೆ. ನಮಿಗೆ ನಾನು Degree ಕಲಿತಿದ್ದೇನೆ. ಹಾಗೆ semester ಮುಗ್ದು ರಜೆ ಸಿಕ್ಕಿದೆ ಈಗ.

ಹಾ ಹೌದು. ನೀವ್ ಏನ್ ಕಲಿತಿದ್ದೀರಿ?

ನಾನು ಈಗ ಒಂದು ಕೆಲ್ಸಕ್ಕೆ try ಮಾಡ್ತಿದ್ದೇನೆ.

ನಾನು PUC second PUC ಆದ್ಮೇಲೆ ಬಿಟ್ಟೆ ಅಲಾ college .

ಮತ್ತೆ college ದು ಆಟೋಟ ಸ್ಪರ್ದೆಯಲ್ಲಾ ನಡೀತಾ ಉಂಟಾ ಈಗ? ಹಾ ಹೌದು. ನಾಡ್ದು sports day ಅಂತ ಉಂಟು ನಮ್ಮಲ್ಲಿ.

ಹೌದಾ ನಾನ್ ಬರ್ತೇನೆ ಹೇಳು ಯಾವ ತಾರಿಕ್ ಅಂತ. ಹಾ ಹನ್ನೊಂದ್ರಿಂದ start ಆಗ್ತದೆ. ಅಂದ್ರೆ ಅದು ಮಧ್ಯಾಹ್ನ ನಂತರ ಆಗೋದು. ಒಂದು Volleyball ಉಂಟು, Football ಉಂಟು, ಮತ್ತೆ Cricket ಉಂಟು, Kabaddi ಉಂಟು Throwball ಉಂಟು boys ಬೇರೆ girls ಬೇರೆ ಅಂತ ಉಂಟು ಹಾಗೆ.

ಹಾ. ಎಲ್ಲ ಉಂಟು. Athletics ಉಂಟು Relay ಉಂಟು ಹಾಗೆ.

ನೀನ್ ಸೇರಿದ್ದೀಯಾ? ನಿಂಗೆ ಯಾವುದು? ನಿಂಗೆ ಇಷ್ಟ ಇತ್ ಅಲಾ, ಯಾವ್ದ್ ಇಷ್ಟ ಇದ್ದದ್ ನಿಂಗೆ Volleyball ಆ?

ಆ Volleyball ಕೂಡ ಇಷ್ಟ ಉಂಟ್ ಮತ್ತೆ Cricket favorite ನಂದು . boys ಹೆಚ್ಚು prefer ಮಾಡುದ್ cricket ಅಲ್ಲಾ ಈಗ. ಹೌದ್. ನೀನ್ ಸೇರಿದ್ಯಾ ಅದಕ್ಕೆ ಈ ಸಲಾ?

ಹಾಗಾದ್ರೆ ನೋಡ್ಲಿಕ್ಕೆ ಬರ್ಬೇಕು. ಹಾ ನಿಮ್ಗೆ ಯಾವ್ದು ಇಷ್ಟದ sports ? ನಂಗೆ Kho kho ಅಂದ್ರೆ ತುಂಬಾ ಇಷ್ಟ ಅಲಾ. ಹಾ Kho kho event ಕೂಡಾ ಉಂಟು. ನೋಡ್ವಾ. ಅಂದ್ರೆ win ಆದವರಿಗೆ gold medal ಎಲ್ಲಾ ಉಂಟು gold ಚಿನ್ನ ಮತ್ತೆ ಬೆಳ್ಳಿ, ಕಂಚು ಹಾಗೆ ಸಿಗ್ತದೆ medal ಸಿಗ್ತದೆ. ಪದಕಗಳು. ನಂದು college ಆದ್ಮೇಲೆ Kho kho ಎಲ್ಲ ನಿಂತೊಯ್ತ್ ಅಲಾ ಈಗ ಎಲ್ಲಿಗಾದ್ರೂ, ಯಾರಾದ್ರೂ ಆಟ ಆಡುದ್ದಿದ್ರೆ ನೋಡ್ಲಿಕ್ ಹೋಗೋದ್ ಮಾತ್ರ ಈಗ. ಹಾ friends ಯಾರಾದ್ರೂ ಕರಿಯುದಿಲ್ವಾ? ಆಟಾಡ್ಲಿಕ್ ಅಂತ? ಅಂದ್ರೆ ನಮ್ದೊಂದ್ ಅಲ್ಲಿ ground ಉಂಟು ಅಲ್ಲಿ ಎಲ್ಲಾ ಆಟಾಡ್ಲಿಕ್ ಕರೀತೇವೆ ಆದಿತ್ಯವಾರ ಆದಿತ್ಯವಾರ ಹೋಗ್ತೇವೆ ಆಟಾಡ್ಲಿಕ್ಕೆ.

ಮತ್ತೆ ಈಗ college ಇದ್ದಾಗೆ ನಮ್ಗೆ ಒಂತರಾ ಇದು ಎಂತಾ ಬೇರೆಯವ್ರು ಆಟಾಡುವಾಗ ನಮ್ಗೆ ಆಟಾಡ್ಲಿಕ್ಕೆ ಆಗುದಿಲ್ಲ ಅಲಾ ಅದು ಬೇಜಾರ್. ಹೌದು. friends ಒಟ್ಟಿಗೆ ಒಂದು ಆಟಾಡೋದೇ ಖುಷಿ ಅಲ್ಲಾ. ಹೌದೌದು. college friends ಎಲ್ಲ ಈಗ ಸಿಗುದಿಲ್ಲ ಅಲಾ.

ಮತ್ತೆ ಆಯ್ತಾ ಓದಿಯೆಲ್ಲ exam ಗೆ? ಹಾ exam ಎಲ್ಲ ಮುಗೀತು ಈಗ ರಜೆ. ಹೋ exam ಆಯ್ತ್ ಅಲಾ. exam ಆಯ್ತ್ ಹಾಗೆ. ಇನ್ನು sports day Start ಮಾಡಿಕೊಂಡು. ಮತ್ತೆ ಮುಂದೆ ಎಂತ ಮಾಡ್ಬೇಕ್ ಅಂತಾ ಇದ್ದೆಯಾ? ಮುಂದೆ ನೋಡ್ಬೇಕು Degree ang:Foreign ಆದ ಮತ್ತೆ ಬೇರೆ. ಒಳ್ಳೆ ಕೆಲ್ಸಯೆಲ್ಲ try ಮಾಡು ಸಿಗ್ತದೆ. try ಮಾಡಿದ್ರೆ. ಹಾ. ನಂಗೆ government job ನೇ ನೋಡಿಕೊಳ್ಬೇಕ್ ಅಂತಾ ಇದ್ದೇನೆ.

ಸರಿ ಹಾಗಾದ್ರೆ. ನಂಗೆ sports day ನಿಮ್ದು cricket ಅಲ್ಲಿರುವಾಗ phone ಮಾಡು ನಾನ್ ಬರ್ತೇನೆ ನೋಡ್ಲಿಕ್ಕೆ. ಒಂದು ವಾರ ಉಂಟು, ಹನ್ನೊಂದ್ರಿಂದಲೇ start ಆಗ್ತದೆ. ಮಧ್ಯಾಹ್ನ ಎರ್ಡ್ ಗಂಟೆಯಿಂದ ಅದು ಮಾತ್ರ ಬಿಸಿಲ್ ಆಯ್ತು ಸ್ವಲ್ಪ ಬಿಸಿಲ್ ಆದ್ರೂ ಕೂಡ ಅದಿಕ್ಕೇನು ಇದ್ ಇಲ್ಲಾ, ಕಡಿಮೆ ಇಲ್ಲ. ಅಂದ್ರೆ, ಅದ್ರ ಖುಷಿ ಏನು ಕಡಿಮೆ ಇಲ್ಲ.

ಹಾ ಸರಿ ಹಾಗದ್ರೆ. ಹುಷಾರಿದ್ಧಿ ಅಲಾ?

ಆಯ್ತು ನಾಲ್ದು college ಗೆ ಬರ್ತೇನೆ ನಿಮ್ದು. ಹಾ ಸರಿ ಸರಿ. ಬನ್ನಿ ನಿಮ್ಮ friends ಅನ್ನು ಕೂಡ ಕರೆದುಕೊಂಡ್ ಬನ್ನಿ

Hello ಹಾ hello ಹೌದು ಹೇಳಿ? ನಾನು ಪ್ರಶಾಂತ್ ಅಂತ. ಹಾ ಹೇಳಿ ಏನ್ ಆಗ್ಬೇಕ್ ಆಗಿತ್ತು?

ನಾನಾ ನಾನು work ಮಾಡ್ತಿದ್ದೇನೆ ಅಂಗಡಿಯಲ್ಲಿ ಇದ್ದೇನೆ super market ಅಲ್ಲಿ ಇದ್ದೇನೆ. ಹೌದಾ ಆಯ್ತಾ ಊಟ ಎಲ್ಲ? ಊಟ ಎಲ್ಲಾ ಆಯ್ತು, ನಿಮ್ದು ಆಯ್ತಾ ಊಟ? ಹಾ ನಮ್ದು ಆಯ್ತು, ಏನ್ special ಏನ್ ಇವತ್ತು? ಇವತ್ತು special ಶುಕ್ರವಾರ ಅಲ್ಲ ನಿಮಿಗ್ ಎಂತ special ? ನಮ್ಗೆ ತರ್ಕಾರಿ ಇವತ್ತು. ತರ್ಕಾರಿಯಾ?

ಹಾ non-veg ಎಲ್ಲ ಇಲ್ವ ಇವತ್ತು? ಇವತ್ತು ಇಲ್ಲ ಇವತ್ತು ತರ್ಕಾರಿ ಹೌದೌದು.

ನಾಳೆ ನಾಳೆ ರಜೆ ಅಲ್ಲ ಎಲ್ಲಿ ಹೋಗ್ಲಿಕ್ಕುಂಟಾ? ಹೋಗ್ಲಿಕ್ಕೆ ಏನು ಇಲ್ಲ.